ಇದು ಒಂದು ದೊಡ್ಡ ಬಿಲ್ಡಿಂಗ್ಆಗಿದೆ . ಈ ಬಿಲ್ಡಿಂಗನ್ನು ಕಲರ್ ಕಲರ್ ಲೈಟಿ ನ ಸರ ಸರಗಳಿಂದ ಸುಂದರವಾಗಿ ಅಲಂಕರಿಸಿದ್ದಾರೆ.

ಇಲ್ಲಿ ಒಂದು ಬೆಟ್ಟ ಗುಡ್ಡಗಲ್ಲಿವೆ ಗುಡ್ಡದ ಒಳಗಡೆ--

ಇಲ್ಲಿ ಒಂದು ಚಿಕ್ಕದಾದ ವಿಮಾನ ಇದೇ ಈ ವಿಮಾನ ರೋಡ್ ಇದೆ.

ಹಾಗು ಸುತ್ತಲು ಗಿಡ ಮರಗಳು ಹಾಗು ಮುಳ್ಳಿನಿ ಬಳ್ಳಿಗಳು ಇವೆ ಹಾಗು ಅಲ್ಲಲ್ಲಿ ಕಲ್ಲು ಬಂಡೆಗಳು --